ಇಲ್ಲಿ ಸ್ಟೇಟ್ ಮೇಲೆ ಅಲ್ಲಿ ಸನ್ಮಾನ ಎಲ್ಲ ಮೈಕೆಲ್ಲ ಇಟ್ ಬಿಟ್ಟು ಹೇಳ್ತಿದ್ದಾರೆ ಮತ್ತು ಹಾರಗಳನ್ನು ಹಾಕೊಂಡು ಸನ್ಮಾನದ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ

ಎಲ್ಲರೂ ಹೋಗಿ ಒಂದು ಶಾಪ್ ಮುಂದೆ ನಿಂತಿದ್ದಾರೆ ಆ ಬೋರ್ಡ್ ನಲ್ಲಿ ಅಜಂತ ಡೈರಿ ಅಂತ ಬರೆದಿದ್ದಾರೆ ತುಂಬ ರಶ್ ಆಗಿದೆ ಎಲ್ಲರೂ ಹೋಗಿ ಕೊಂಡುಕೊಳ್ಳು --